ಮತ್ತು ಅದರ ಬಾಜು ಒಂದು ದೊಡ ದೊಡ್ದುದ್ ಬಿಲ್ಡಿಂಗ್ ಇದೆ ಮತ್ತು ಗಿಡಗಳಿವೆ.

ಮತ್ತು ಇದರಲ್ಲಿ ಎಲ್ಲಾ ರೀತಿಯ ಕಾರ್ ಜೀಪ್ ಯಲ್ಲಾ ರೀತಿಯ ಕಾರ್ ಗಳಂತಹ ಪಾರ್ಕ್ ಗಳನ್ನು ಮಾಡುತ್ತಿದ್ದಾರೆ.

ಮತ್ತು ಇದರಲ್ಲಿ ಸ್ವಲ್ಪ ತೋಡವೇ ನೀರಿವೆ.

ಮಕ್ಕಳಿಗೆ ಬೇಕಾದಂತಹ ಲಾಲಿಪಪ್ಪುಗಳನ್ನು ಕೂಡ ಇಕ್ಕಿದ್ದಾರೆ.

ಇಲ್ಲಿ ಯಾವ್ದೋ ಒಂದು ಗ್ರೌಂಡ್ ಅನ್ನು ಹಾಕಿತ್ತಿದ್ದಾರೆ ಮತ್ತು ಆ ಆರು ವ್ಯಕ್ತಿಗಳನ್ನು ನಿಂತಿದ್ದಾರೆ.

ಕಟ್ಟಗಿಯನ್ನು ಹಿಡಿದುಕೊಂಡು ಹಿಡಿದುಕೊಂಡು ನಿಂತಿದ್ದಾನೆ ಒಬ್ಬ --

ಇದು ಒಂದು ರಸ್ತೆ ಇದೆ ರಸ್ತೆಯ ಆಚೆಕಡೆ ಯಾವುದೆ ಒಂದು ದೇವಸ್ಥಾನ್ ಇದೆ.

ನಾ ನಾ ನೈಟ್ ಸಮಯದಲ್ಲಿ ಇದು ಬಂದಾಗಿದೆ.

ಮತ್ತು ಒಂದು ಬೈಕ್ ಇದೆ ಒಂದು ಆಕ್ಟಿವಾ ಇದೆ ಮತ್ತು ಮೂರು ಕಾರುಗಳನ್ನು ನಿಂದ್ರಿಸಿದ್ದಾರೆ.

ಮತ್ತೆ ಇನ್ನೊಂದು ಚೇರ್ ಇದೆ ಮತ್ತು ಇದರ ಟೇಬಲ್ ಅಲ್ಲಿ ಒಂದು ಕ್ಯಾಲ್ಕುಲೇಟರ್ ಮತ್ತು ಒಂದು ಸೀಸರ್ ಮತ್ತೊಂದು ಬುಕ್ ಇದೆ.

ಇದು ಲಕ್ಷ್ಮಿ ಸತ್ಯನಾರಾಯಣ ಪ್ಲೈವುಡ್ ಮತ್ತು ಹಾರ್ಡ್ವೇರ್ ಶಾಪ್ ಆಗಿದೆ.

ಇದು ಶಾಪು ಶಾಪ್ ನಂಬರ್ ಫೈವ್ ಜಾಬಶೆತ್ತ್ಯ್ ಕಾಂಪ್ಲೆಕ್ಸ್ ಬಿ ವಿ ಬಿ ಕಾಲೇಜು ರೋಡ್ ಬೀದರ್--

ಇಬ್ಬರು ವ್ಯಕ್ತಿಗಳು ಆಕ್ಟೀವಾ ಮೇಲೆ ಹೋಗುತ್ತಿದ್ದಾರೆ.

ಸರಿ ಇದೆ ಇದರಲ್ಲಿ ಎಲ್ಲಾ ಹೊಲದಲ್ಲಿ ಹಾಕುವುದಕ್ಕೆ ಬಿ ಇದು ಎಲ್ಲಾ ರೀತಿ ವಸ್ತುಗಳನ್ನು ಸಿಗುತ್ತವೆ ಮತ್ತು ಇದು ಒಂದು ನರ್ಸರಿ ಇದೆ.

ಇಲ್ಲಿ ಒಂದು ಗುಡಿಯಿದೆ ಗುಡಿಯಲ್ಲಿ ಒ ಗುಡಿನ ಹಿಂದುಗಡೆ ಒಬ್ಬ ವ್ಯಕ್ತಿಯು ನಿಂತಿ ಮತ್ತು ಕೊಳ್ಳಲ್ಲಿ ಬ್ಲೂಟೂತನ್ನು ಹಾಕೊಂಡು ಫೋಟೋ ವನ್ನು ತೆಗೆದುಕೊಂಡಿದ್ದಾನೆ.

ಚೇರ್ ಗಳಿವೆ ಮತ್ತು ಅತ್ಯಂತ ಒಳ್ಳೆಯ ರೀತಿಯ ಬಲೂನ್ಸ್ ಅನ್ನು ಡೆಕೋರೇಟ್ ಮಾಡಿದ್ದಾರೆ.

ಮತ್ತು ಮೇಲಿಂದ ಕೆಳಕ್ಕೆ ಮೂರನ್ನು ಮೂರು ಟಯರ್ ಗಳನ್ನು ಬಿಟ್ಟಿದ್ದಾರೆ ಟ್ರಾನಿಂಗ್ ಸಲುವಾಗಿ.

ಇದು ಮನೀಶ್ ಫರ್ನಿಚರ್ ಮನೀಶ್ ಸ್ಟೀಲ್ ಫರ್ನಿಚರ್ ಆಗಿದೆ.

ಇದು ಒಂದು ಪೋಸ್ಟರ್ ಆಗಿದೆ ಇದರಲ್ಲಿ ಎಲ್ಲಾ ರೀತಿಯ ಆ ಫರ್ನಿಚರ್ ಅನ್ನು ಮಾಡುತ್ತಿದ್ದಾರೆ.

ಮತ್ತು ಇದರಲ್ಲಿ ಎರಡು ಸೆಲ್ ನಂಬರ್ ಕೂಡ ಇವೆ.

ಇದು ಒಂದು ಮಂದಿರ ಆಗಿದೆ ಮತ್ತು ಹನುಮ ಹನುಮಾನ ಮಂದಿರವಾಗಿದೆ.

ಮತ್ತು ಇದರ ಒಳಗೆ ಇಂದು ಫ್ಯಾನ್ ಇದೆ ಮತ್ತು ಎರಡು ಸಾಮಾನುಗಳನ್ನು ಇಡುವುದಕ್ಕೆ ಡೌಲಗಳಿವೆ.

ಮತ್ತು ಒಬ್ಬ ಆ ಕುಸಿನ ಫೋಟೋ ವನ್ನು ಇಲ್ಲಿ ಹಾಕಿದ್ದಾರೆ.